ಹೊ ಹಾ ಬರ್ತಿರಾ? ನಾನು ನೋಡ್ವಾ ಇದ್ದಾರ ಜನ ಇದ್ದಾರಾ? ಹಾ ನೋಡ್ಬೇಕು. ಬರ್ತಾರಂತೆಲೆ ಹೇಳ್ತಾರೆ ಎಲ್ಲಾ ಕೆಲ್ಸದಲ್ಲಿ busy ಇದ್ದಾರೆ. ಹೌದು ಕೆಲವರು ಅಹ್ ಕೆಲಸಂತೆಲಿ ಇದ್ಸಾ.

ಬೇರೆ ಕಾರ್ಯಕ್ರಮೆಲ್ಲ ಇರ್ತದಲ್ಲಾ ಮದುವೆ ಹಾಗೆ ಹೀಗೆ ಅಂತೇಳಿ. ಹ ಹಾ ಅದೌದು ಮತ್ತೆ. ನೋಡ್ವಾ ನಾನು ಆದ್ರೆ ಬರ್ತೆನೆ.

ಹ್ಮ್ ಮತ್ತೆ ಯಾರ್ ಬರ್ಲಿಲ್ಲಾಂದ್ರೆ ಆಡುವ.

ಜನ ಕಡಿಮೆ ಇದ್ರೆ.

ಎಲ್ಲಾ ಹೊರಗಿನ ತಂಡಯೆಲ್ಲಾ ಬರ್ತದಾ? ಇಲ್ಲ ಇಲ್ಲೇ ಹತ್ತಿರ್ದವರು ಊರಿನವರು.

ಊರಿನವರು ಯಾಕಂದ್ರೆ ಅದ್ ಹೊರಗಿನವರ್ನೆಲ್ಲಾ ಕರ್ಸಿದ್ರೆ, ಅವರು ಗಲಾಟೆ ಗಿಲಾಟೆ ಮತ್ತೆ extra ದುಡ್ಡುದೆಲ್ಲ ಇಡ್ಬೇಕಾಗ್ತದೆ.

ಹಾ ಸಣ್ಣ ಸಣ್ಣ ರೀತಿಯಲ್ಲಿ ಮಾಡುದಲ್ಲ.

ಹಾ, ಒಂದು ಸಾವಿರ ರೂಪಾಯಿದು. ನಿಮ್ಮದು ಅಲ್ಲಿ ವಾರ ವಾರ ಎರಡು ವಾರಕೊಮ್ಮೆ ಹೀಗೆ ನಡೆತ ಇರ್ತದೆಲ್ಲ? ಹ ಅದು ಇರುತ್ತೆ ನಾವು ಏನ್ ಮಾಡುದು.

ಏನಾದರೊಂದು ಆಗ್ತಾಇರ್ಬೇಕಲ್ಲಾ.

ಬೇರೆ ಕೆಲಸ ಇಲ್ಲಾಂದ್ರೆ ಏನಾದ್ರು function ಹೀಗೆಲ್ಲಾ. ಹಾ ಹೋಗುದು ಇಲ್ಲಾಂದ್ರೆ ತಿರ್ಗಡ್ಲಿಕೆ ಹೋಗುದು.

ಬೀಚಿಗೆ ಹೋಗುದಾ ಇಲ್ಲಾ ಇಲ್ಲಿ.

ನಿಮ್ದು ಬೇರೆ ರಾಜ್ಯಮಟ್ಟದು ಮತ್ತೆ ಜಿಲ್ಲಾಮಟ್ಟದೆಲ್ಲಾ ಆಟಗಾರರು ಇದ್ದರಲ್ಲಾ ತಂಡದಲ್ಲಿ.

ಹಾ ಅವರು ಕೊಡ್ತಾರೆ ಅವರು ಅಂದ್ರೆ ಅದು ದೊಡ್ಡ tournament ಅಂತ ಇರುತ್ತೆ ಅವಾಗ.

ಹ. ರಾಜ್ಯಮಟದವರ್ನೆಲ್ಲಾ ಸೇರಿಸುದಿಲ್ಲಲ್ಲ?

ಅವರು ಇನ್ನು ಏನಿದ್ರು ದೊಡ್ ಅಹ್ ದೊಡ್ಡ ಅಹ್ ಇದೆಯಲ್ಲಾ.

ಆ tourney ಆವಾಗ ಬರ್ತಾರೆ. ಹಾ ಅದೇ ನಮ್ ತಂಡದಲ್ಲಿ ಇದ್ರಲ್ಲಾ ಕೆಲವರು.

ಅವ್ರು ಹಾ ಅವ್ರು ಆ ಕೆಲ್ಸ ಈ ಕೆಲ್ಸ ಅಂತೇಳಿ ಊರು ಬಿಟ್ಟಿದಾರೆ.

ಇನ್ನು ಅವರು ಬರುದು ಯಾವಾಗ ಅವರು ಬಂದ್ರೆ ಆಡ್ತಾರೆ ಇಲ್ಲಾದ್ರೆ ಇಲ್ಲಾ ಅಷ್ಟೇ. ಮತ್ತೆ ಈಗ ನಮ್ದು ಬೇರೆ ಹತ್ತಿರ ಊರಿನವ್ರು ಕರಿಸಿದ್ರು ಅಹ್ ಏನ್ ತೊಂದ್ರೆ ಇಲ್ಲಲ್ಲಾ. ಇಲ್ಲಾ ಹತ್ತಿರದವ್ರು ಇಲ್ಲಿ ಅಂದ್ರೆ ಒಂದು ಒಂದು ಹತ್ತು. ಅಂದ್ರೆ ನನ್ ನನ್ friend ಒಬ್ಬ ಇದ್ದಾನೆ ಒಳ್ಳೆ ಆಡ್ತಾನೆ. ಹ ಅಡ್ಡಿಲ್ಲ. ಏನು ತೊಂದ್ರೆ ಇಲ್ಲಲ್ಲಾ? ಇಲ್ಲ ಇಲ್ಲ ಆ ತರ ಏನ್ ತೊಂದ್ರೆಲ್ಲಾ ಬರ್ಲಿಕ್ಕೆ ಹೇಳಿ. ಹಾ ಕರಿತೇನೆ ಅವ್ನಿಗೆ call ಮಾಡಿ ಕೇಳ್ತೇನೆ ನೀವ್ ಸಂಜೆಯವರಿಗೆ ಇದ್ದೀರಾ ಅಲ್ಲಿ? ಹಾ ಸಂಜೆ ಹಾ ಸಂಜೆವರೆಗೆ ನಮ್ದೆ ನಮ್ ನಾಮ್ದೆಲ್ವ. ನಾವೇ ಮಾಡ್ತಾ ಇರುದಲ್ವಾ. ನಾನು ನೋಡ್ತೇನೆ ಈಗ ಅಹ್ ಸಮಯ ಸಿಕ್ರೆ ಈಗ ಒಂದು ಅರ್ಧ ಒಂದು ಗಂಟೆಯಲ್ಲಿ ಬರ್ತೆನೆ ಅಲ್ಲಿಗೆ. ಹಾ ಬನ್ನಿ. ಸ್ವಲ್ಪ practice ಮಾಡಿದ ಹಾಗೆ ಆಗ್ದಲ್ಲಾ. ಇಲ್ಲಿ ಜನ ಈಗ practice ಲ್ಲಿ ಜನ ಯಾರು ಇಲ್ಲಾ ಬನ್ನಿ ಆಡೋಣ. ಹಾ ಹೌದು ಆಯ್ತು ಸರಿ. ಹಾಗಾದ್ರೆ ಬರುದಾದ್ರೆ ನಾ ನಿಮ್ಗೆ call ಮಾಡ್ತೇನೆ ನಿಮ್ಗೆ.

ಆಯ್ತು ಇಡ್ತೇನಾಯ್ತಾ ಸಿಗ್ತೇನೆ ಸಂಜೆ.

ನನ್ನ ಜೀವನದಲ್ಲಿ ಮುಖ್ಯವಾದ ಅತೀ ಮುಖ್ಯವಾದ ವ್ಯಕ್ತಿ ಯಾರಂತ ಕೇಳಿದ್ರೆ ನಾನು ನನ್ನ ಅಮ್ಮ ಅಂತ ಹೇಳ್ತೇನೆ. ಆ ಯಾಕಂದ್ರೆ ಅವ್ಳು ತುಂಬ ಅವ್ರು ತುಂಬಾ ಶ್ರಮಜೀವಿ ಮತ್ತು ಆ ಎಲ್ರನ್ನುಸ ಪ್ರೀತಿಸ್ತಾರೆ. ಅಂದ್ರೆ ನಮ್ಮ ಕುಟುಂಬದಲ್ಲಿ ಆ ಆ ಆ ಎಲ್ಲರನ್ನುಸ ಪ್ರೀತಿಸ್ತಾರೆ ಮತ್ತೆ ಎಲ್ಲರನ್ನುಸ ಆ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ. ನನ್ನನ್ನು ಕೂಡಾ ತುಂಬಾ ಅಂದ್ರೆ ತುಂಬಾ ಪ್ರೀತಿಸ್ತಾರೆ. ಆ ಮತ್ತೆ ಆ ಅಮ್ಮಾ ಅಂತಾ ಕರ್ದ್ರೆ ಸಾಕು ಒಮ್ಮೆ ಅಮ್ಮಾ ಅಂತಾ ಕರ್ದ್ರೆ ಸಾಕು ಅವ್ರ ಎಲ್ಲಿ ಇದ್ರು ಕೂಡಾ ಆ ಓಡ್ ಬರ್ತಾರೆ. ಆ ಮತ್ತೆ ಆ ಆ ಮತ್ತೆಂತ ಅಂದ್ರೆ ಅಮ್ಮಾ ಅಂತಾ ಕರ್ದ್ರೆ ಅಂತ್ ಕರ್ದ್ರೆ ನನ್ನ್ ನನ್ನ ಮನ್ಸಿಗೆ ತುಂಬಾ ಅಂದ್ರೆ ತುಂಬಾ ಆ ಆನಂದವಾಗ್ತದೆ ಆಮೇಲೆ ನಾನು ನನ್ನ ಅಮ್ಮನ ತುಂಬಾ ಗೌರವಸ್ತೇನೆ. ಆ ಮತ್ತೆ ನನ್ನ ಅಮ್ಮನ್ ನನ್ನ ಅಮ್ಮ ಆ ಮೊದ್ಲಿಗೆ ನಾವೆಲ್ಲಾ ಹುಬ್ಬಳ್ಳಿಯಲ್ಲಿ ಇದ್ವಿ ಬೇರೆ ಊರಲ್ಲಿ ಆವಾಗು ಕೂಡಾ ನಾನು ಒಂದು ವರ್ಷ ಇರುವಾಗ ಎಲ್ಲ ಆ ಯಾರಾದ್ರು ಸ ನಾನು ಎಂತಾದ್ರು ಮಾಡಿದ್ರು ಸ್~ ಕೂಡಾ ನಾನು ಆಗ ಚೂಟಿ ಇದ್ದೆ ತುಂಬಾ ಆ ಯಾರಾದ್ರು ಬೈದ್ರು ಕೂಡಾ ನಾನು ಆ ಅಮ್ಮನ್ ಹತ್ರ ಓಡಿ ಬರ್ತಿದ್ದೆ ಎಲ್ಲ ಹೇಳ್~ ಆ ಅಮ್ಮನ್ ಹತ್ರ ಓಡಿ ಬರ್ತಿದ್ದೆ. ಆಮೇಲೆ ನಾವ್ ಇಲ್ಲಿ ಈಚೆ ಊ~ ಊ~ ಊರಿಗೇ ಶ್~ ಬಂದ್ವಿ. ಆಮೇಲೆ ಇಲ್ಲಿ ಕೂಡಾ ಹಾಗೆ ಒಂದು ಏರಡ್ ಮೂರು ವರ್ಷ ಇರುವಾಗ ನಂಗೆ ತುಂಬಾ ಹುಷಾರ್ ಇರ್ಲಿಲ್ಲಾ ಆವಾಗ ನನ್ನನ್ನು ಆಸ್ಪತ್ರೆಗೆ ಸೇರ್ಸಿದ್ರು. ಅಲ್ಲಿ ಕೂಡಾ ಹಾಗೆ ನಾನು ಒಮ್ಮೆ ಆ room ನ ಒಳಗೆ ಒಳಗೆ ನಾನೇ ಚಿಲಕಾ ಹಾಕ್ಕೊಂಡಿದ್ದೆ. ಆಮೇಲೆ ನಾನ್ ತುಂಬಾ ಅಂದ್ರೆ ತುಂಬಾ ಅಳ್ತಿದ್ದೆ ಆವಾಗ ಅದು ಕೂಡ ನನಗೆ ಆ ಕ್ಷಣ ನೆನಪ್ ಉಂಟು ಆ ಆವಾಗ ಯಾರು ಕೂಡ ಬರ್ಲಿಲ್ಲ ಯಾರ್ ಎಷ್ಟೇ ಇದ್ ಮಾಡಿದ್ರು ಅದು ಆ ತೆಗಿಲಿಕ್ಕೆ ಆಗ್ಲಿಲ್ಲ ಚಿಲ್ಕಾ. ಆಮೇಲೆ ನನ್ನ್ ಅಮ್ಮ ಎಂತ ಆದ್ರು ಮಾಡಿ ಅದ್ ಚಿಲ್ಕ ತೆಗ್ದು ಆಮೇಲೆ ನನ್ನ್ ಕರ್ಕೊಂಡ ಹೋಗಿ ಸಮಾಧಾನ ಮಾಡ್ಸಿದ್ರು. ಅದು ಮರೆಯ~ ಆ ಅದು ಕೂಡ ನಂಗೆ ಇಲ್ಲಿ ಇಲ್ಲಿ ತನಕ ನೆನ್ಪ್ ಉಂಟು ನಂಗೆ. ಆಮೇಲೆ ಎಂತ ಅಂದ್ರೆ ಆ ನ ನನ್ನಮ್ಮ ಆ ಎಲ್ಲ~ಎಲ್ರ ಹಾಗೆ ಆ ನನ್ನ ನನ್ನಮ್ಮ ಉಂಟಲ್ಲಾ ಬೆಳಗಿನ್ ಜಾವಾ ಮುಂಜಾ~ ಆ ಬೆಳಗಿನ ಜಾವಾ ಎದ್ದು ಆಮೇಲೆ ಆ ನಮ್ಗೆಲ್ಲಾ ಆ ನಾನು ಮತ್ತೆ ನನ್ನ್ ತಮ್ಮ ಇರುದು ಮನೆಯಲ್ಲಿ. ಆ ನಮ್ಗೆಲ್ಲಾ ತಿಂಡಿಯೆಲ್ಲಾ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಆಮೇಲೆ ನಮ್ಮ್ ಚಿಕ್ಕ ಇರುವಾಗ ಎಲ್ಲ ನಮ್ಮನ್ನು ಇಬ್ರನ್ನುಸ ಆ ಇದು ತಯಾರು ಮಾಡಿ ಆ ಶಾಲೆಗೆ ತಯಾರು ಮಾಡಿ, ಬುತ್ತಿಯೆಲ್ಲಾ ಹಾಕಿ ಆಮೇಲೆ ಆ ಇದು ಗಾಡಿ ಹತ್ರ ಆ ಶಾಲೆ ಗಾಡಿ ಹತ್ರ ಕರ್ಕೊಂಡ್ ಹೋಗಿ ಬಿಟ್ಟು ಬರ್ತಿದ್ರು. ಆಮೇಲೆ ತಲ್ಪಿದ್ರಾ ಇಲ್ವಾ ಅಂತ ನಮ್ಮ ಶಾಲೆಗೆ ಆ ಆ ಅಂಕ್~ ಶಾಲೆಯ ಗಾಡಿಯ ಇದು uncle ಇದ್ದಾರೆ ಅವ್ರಿಗೆಲ್ಲಾ ಆ call ಮಾಡಿ ಎಲ್ಲಾ ಕೇಳ್ತಿದ್ರು. ಆಮೇಲೆ ಆ ಎಂತ್ ಅಂದ್ರೆ ಆ ನ~ ನಮ್ಮ ಮನೆಯಲ್ಲಿ ನನ್ನ ಅಮ್ಮ ಉಂಟಲ್ಲಾ ಅವ್ಳು ಈ ನನ್ನ್ ತಮ್ಮನಿಗೆ ಮತ್ತೆ ನಂಗೆ ಇಬ್ರಿಗು ಸಮಾನ್~ ಸಮಾನವಾಗಿ ಪ್ರೀತಿ ಮಾಡ್ತಾರೆ ಅಂದ್ರೆ ಬೇಧ ಭಾವ ಎಲ್ಲ ಮಾಡಲ್ಲಾ. ಆ ಅಂದ್ರೆ ಈಗ ತಿಂಡಿಯ ವಿಷಯದಾಗಲಿ ಯಾವ್ದೊ ವಿಷಯದಾಗಲಿ ಆ ಬೇಧಭಾವ ಅಂತ ಯಾವ್ದು ಮಾಡಲ್ಲ. ಇಬ್ರಿಗು ಸಮಾನತೆಯ ಪ್ರೀತಿ ಕೊಡ್ತಾರೆ. ಆ ಮತ್ತೆ ಆ ನನ್ನಮ್ಮ ನಾ~ ನಾನು ಹೇಳ್ಬಹುದು ಅಂದ್ರೆ ನನ್ನ ತಾಯಿ ಒಬ್ಬ ಕರುಣಾಮಯಿ ಅಂತಾನು ಹೇಳ್ಬಹುದು. ಅವ್ರು ಮನೆ ಎಲ್ಲಾ ಕೆಲ್ಸಗಳನ್ನು ಮಾಡ್ತಾರೆ. ಆ ಯಾವ್ದು ಕೆಲಸ ಆಗುದಿಲ್ಲ ಅಂತ ಹೇಳುದಿಲ್ಲ ಎಲ್ಲ ಕೆಲ್ಸವನ್ನು ಮಾಡ್ತಾರೆ. ಮತ್ತೆ ನನ್ಗೆ ಅವ್ರು ಅಂದ್ರೆ ಆ ಸ~ ಸಮಯದ ಬಗ್ಗೆ ತಿಳಿ ಹೇಳ್ತಾರೆ ಮ~ ಯಾವ್ದೆ ಸಮಯದ ಬಗ್ಗೆಯೆಲ್ಲಾ ಅದರ ಮಹತ್ವವೆಲ್ಲಾ ಹೇ~ ವಿವರಿಸ್ತಾರೆ ಅವ್ರು. ಆಮೇಲೆ ಆ ನ~ ನ~ ನನ್ಗೆ ಸತ್ಯದ ಹಾದಿಯಲ್ಲಿ ನ~ ನಡಿಲಿಕ್ಕೆ ಕಲ್ಸ್ತಾರೆ. ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಆ ತರದ್ದೆಲ್ಲಾ ಆ ಹೇಳಿ ಕೊಡ್ತಾರೆ ಅವ್ರು. ಆಮೇಲೆ ನನ್ಗೆ ಎಂತ ಆದ್ರು ಕಷ್ಟ ಬಂದ್ರೆ ಅಥವಾ ಆ ಎಂತಾದ್ರು ದುಃಖದ ವಿಷಯ ಆದ್ರೆ ಖುಷಿ ವಿಷಯ ಆದ್ರೆ ನಾನು ಮೊದಲು ನನ್ನ ಅಮ್ಮನ ಹತ್ರ ಆ ಅದನ್ನು ಹೋಗಿ ಹೇಳ್ತೇನೆ.

ಆ ನಮಸ್ತೆ ಸೀನಣ್ಣ ಹೇಳು. ಆ ಊಟ ಆಯ್ತಣ್ಣ?

ಬೇಷ್ ಇದವಣ್ಣ ಎಲ್ಲಿದಿಯಣ್ಣ ನೀನು? ನಾನ ಸದ್ಯಕ್ ಕೊಪ್ಪಳ್ದಗ್ ಇದೀನಿ ಅಣ್ಣ, ನೀವೂ?

ಹಾ ಎಲ್ಲ ಚೆನಾಗಿದಾರಣ್ಣ ನಿಮ್ ಮನೇಲ್ ಚನಾಗ್?

ಹೌದಣ್ಣ ಅದು ರಿಷಬ್ ಪಂತ್ ಗೆ accident ಆಗಿತ್ತಲ್ಲ ಅದ್ ತಿಳ್ದಯ್ತೊ? ಹ್ಮ್ recent ಆಗಿ accident ಆಗಿತ್ತಣ್ಣ ಅದು. ಹ್ಮ್ ಅದು ಹೆಂಗ್ ಆಯ್ತಂತ ಅಣ್ಣ ಇವಾಗ? ಏ ಅದ್ by mistake ನಿಂದ ಆ overtake ಮಾಡಕೋಗಿ accident ಅಯ್ತಂತಣ್ಣ.

Opposite vehicle ಬಂದಿತ್ತಂತ news ನಾಗ ಹೇಳಿದ್ದೇ ನಮಗ ಅಂತೂ ಗೊತ್ತಿಲ್ಲ ಅದು. ಅದೇ ರಿಷಬ್ ಪಂತ್ ಗೆ doctor guarantee ಕೊಟ್ಟಿಲ್~ ಕೊಟ್ಟಿಲ್ ಅಂತ್ ಅಣ್ಣ.

ಹ್ಮ್ ಇನ್ನೇನ್ ಈವಾಗ್ ಸದ್ಯಕ್ ಏನ್ ತೊಂದ್ರೆ ಏನ್ ಇಲ್ಲ. ಹೌದು ನೆನ್ನೆ match ನೋಡಿದ್ರ ನೀವು? ಹಾ ನೋಡಿಲ್ಲ ನೆನ್ನೆ match ನೋಡಿಲ್ಲ ಇವತ್ತ್ ನೋಡ್ಬೇಕು . India ಎರ್ಡ್ run ಇಂದ ಗೆದ್ದಾಯ್ತಲ್ಲ.

ಹಾ last ಎರ್ಡ್ run ಇಂದ ಶ್ರೀಲಂಕಾದ್ ಮೇಲೆ ಗೆದ್ದಿತ್ತು ನೆನ್ನೆ. ಹಾ ಹಾಗೆ ಅಣ್ಣ ನಿಮ್ಗ್ India team ಅಲ್ಲಿ ಯಾವ್ players . ನಮ್ಗೆ ಅಣ್ಣ?

ಹಾ same .

ನಮ್ಗ್ನು ಆ ಆ ನಿಮ್ದು ನಮ್ದು same choice ಅಣ್ಣಾ ಅಂದೇ ರೋಹಿತ್ ಶರ್ಮಾ.

ಅರ್ಥ ಆಗಿಲ್ಲಣ್ಣ voice brake ಆಗ್ತಯ್ತೆ. ನಿಮ್ದು ನಿಮ್ಗೆ ರೋಹಿತ್ ಶರ್ಮಾ ಹೆಂಗ್ like ನಮ್ಗೆ ಹಂಗೆ ರೋಹಿತ್ ಶರ್ಮಾ like ಅಣ್ಣ ಅಂತ ಹೇಳ್ದೆ.

ಇನ್ನಾ bowling ನಾಗ?

Bowling ನಾಗ ಬಂದು ಬುಮ್ರಾ. ಹಾ same ಅಣ್ಣ ಎಲ್ಲ same ಐತೆ. ಹ್ಮ್ keeping ಮಾತ್ರ ಯಾವತ್ತಿಗೂ ನಮ್ಮ್ ದೋನಿನೇ. ಹಾ ಧೋನಿ ಧೋನಿ ದ್ದಂತ. ಆ fielding ಮಾತ್ರ ನಮ್ಮ್ಗ್ ಮಹಮದ್ದ್ ಕೈಫ್ ಅಂದ್ರೆ ತುಂಬಾ ಇಷ್ಟ. ಹಾ ನಮ್ಗೆ full favorite ಅಂದ್ರೆ ವಿರಾಟ್ ಕೊಹ್ಲಿ ಅಣ್ಣ.